ಹಾಗೆ ಒಂದು ವಾಟರ್ ಬಾಟಲಿ ಇದೆ ಗಾಜಿನ ಗಾಜಿನ ಟೇಬಲ್ ಕೂಡ ಇದೆ ಹಾಗೆ ಒಂದು ಟಿಶ್ಯೂ ---

ಈ ಚಿತ್ರದಲ್ಲಿ ನಮಗೆ ಆಲೂಗಡ್ಡೆ ಕಾಣಿಸ್ತಾ ಇದೆ ಆಹ್ಹ್ ಆಲೂಗಡ್ಡೆ ಒಂದು ಬಾಸ್ಕೆಟ್ ಅಲ್ಲಿ ಇದೆ.

ಈ ಚಿತ್ರದಲ್ಲಿ ನಮಗೆ ಕೇಕ್ ಕಾಣಿಸ್ತಾ ಇದೆ ಕೇಕು ಅಲ್ಲಿ ಡೆಕೊರತೆ ಮಾಡಿರಲು ಓರಿಯೋ ಬಿಸ್ಕಟ್ಯಿಂದ ಡೆಕೋರಟ್ ಮಾಡಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಗ್ಲಾಸ್ ಕಟ್ಟುತ ಇರೋದು ಕಾಣಿಸ್ತಾ ಇದೆ ಹಾಗೆ ಮುಂದುಗಡೆ ಎಲ್ಲ ಕಟ್ಟಿಗೆ ಇದೆ ಹಾಗೆ ಪಕ್ಕದಲ್ಲಿ ರೆಡ್ ಕಲರ್ ಶೀಟಿಂಗ್ ಇದು ಇದೆ.

ಹಾಗೆ ಸೌತೆಕಾಯಿ ಮತ್ತೆ ಕ್ಯಾರೆಟ್ ಮತ್ತೆ ಕೆಂಪು ಸೌತೆಕಾಯಿ ಹಾಗೆ. ಬೀಟ್ರೂಟ್ ಹಾಗೆ ಟೊಮ್ಯಾಟೋ--

ಈ ಚಿತ್ರದಲ್ಲಿ ನಮಗೆ ವೈಲನ್ ಕಾಣಿಸ್ತಾ ಇದೆ ಅದು ಎಷ್ಟು ಫಿಯೋನಾ ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ನಮಗೆ ಒಂದು ರೋಡ್ ಕಾಣಿಸ್ತಾ ಇದೆ ರೋಡ್ ಹತ್ರನೇ ಪಕ್ಕದಲ್ಲಿ ಒಂದು ಕಾರ್ ಇದೆ ಆಲ್ಟೋ ಕಾರ್ ಇದೆ ಆಟೊಗಳು ಇದೆ ಮನುಷ್ಯನು ಓಡ್ತಾ ಇದ್ದಾನೆ ಹಾಗೆ ಹಚ್ಚ ಹಸಿರಾದ ಗಿಡಗಳೂ ಕೂಡ ಇವೆ.

ಹಾಗೆ ಸೌಚಾಲಯ ಮೇಲೆ ಸಿಂಟ್ಯಾಕ್ಸ್ ಕೂಡ ಇದೆ ಬ್ಲಾಕ್ ಕಲರ್ ಅಂಡ್ ಯಲ್ಲೋ ಕಲರ್ ಹಾಗೆ ಒಂದು ಸ್ತಅಂಬಗಳು ಇದೆ.

ಈ ಚಿತ್ರದಲ್ಲಿ ನಮಗೆ ಫ್ಯಾನ್ ತರ ಕಾಣಿಸ್ತಾ ಇದೆ ಬಟ್

ಒಬೊನ್ ತಲೆ ಮೇಲೆ ಸ್ಪೆಕ್ಟ್ಸ್ ಕೂಡ ಇದೆ ಆಗೇ ಒಬಾನ್ ಕೈಯಲಿ ಪೈಪ್ ಕೂಡ ಇದೆ ಈ ಕೆಲ್ಗಡೆ ಮನೇಲೆ ಕಿಟ್ಗೆ ಕಣಸ್ಥ ಇದೆ ಆಗೇ ಒಂದು ಡೋರ್ ಕೂಡ--

ಹಾಗೆ ಪಕ್ಕದಲ್ಲಿ ಒಂದು ಪಿಂಕ್ ಕಲರ್ ಬೌಲ್ ಕಾಣಿಸ್ತಾಯಿದೆ ಇದೆ ಹಿಂದ್ಗಡೆ ಪಕ್ಷಿಗಳ ಹಾಕಿ ಇಡೋಕೆ ಒಂದು ಕೇಜ್ ಕಾಣಿಸ್ತಾಯಿದೆ ಹಾಗೆ ಚಿಕ್ಕ ಚಿಕ್ಕ ಡಬ್ಬಿಗಳು ಕಾಣಿಸ್ತಾಯಿದೆ ಇದೆ ಇದರಲ್ಲಿ ಹಾಗೆ ಕೆಳಗಡೆ--